ಹಂಗೆ ಊರುಗಳು ಹಳ್ಳಿ ಊರುಗಳಿಗೆ ಕಡಿಮೆ ಹೋಗ್ತಾವ ಸಿಟಿ ಗಳಿಗೆಲ್ಲ ಜಾಸ್ತಿ ಅಡ್ಡಾಡ್ತವೆ ಬಸ್ ಗಳು.

ಆ ಅಲಂಕಾರವಾಗಿ ಇಟ್ಟಿರೋದ್ರಿಂದ ನೋಡೋಕೆ ಲುಕ್ ಇರುತ್ತೆ ತಗೋಣಕ್ಕೆ ಚೆನ್ನಾಗಿರುತ್ತೆ.